ಸ್ಟ್ರೀಟ್ ಉ ಬೀದಿಗಳು ಅಂತ ಬಂದಾಗ ನಾವು ಫಸ್ಟ್ ಓಡಾಡಕ್ಕೆ ವೆಹಿಕಲ್ಸ್ ಉ ಹೋಗಕ್ಕೆ ಬರಕ್ಕೆ ಜನ್ಗಳೆಲ್ಲ ಓಡಾಡಕ್ಕೆ ಸ್ಟ್ರೀಟ್ ತುಂಬಾನೇ ಇಂಪಾರ್ಟೆಂಟ್ --

ಆ ಹ್ಮ್ ನೀವು ಮಿಲ್ಕ್ ನಿಂದ ಹಿಡಿದು ಮಿಲ್ಕ್ ನಿಂದ ಮಾಡೋ ಪ್ರತಿಯೊಂದು ಕಂಟೆಂಟ್ ಕೂಡ ಇನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಿಲ್ಕ್ ಹೇಗ್ ಇಂಪಾರ್ಟೆಂಟ್ ಜೀವನಕ್ಕೆ ಹಾಗೆ ಕೂಡ ಮಿಲ್ಕ್ ಪ್ರಾಡಕ್ಟ್ಸ್ ಕೂಡ ಇಂಪಾರ್ಟೆಂಟ್ .

ಐಟಿಐ ಅಂತ ಅಂದಾಗ ಎಲ್ಲಾ ತರ ಟ್ರೇಡಿಂಗ್ ಅಹ್ ಟ್ರೇಡಿಂಗ್ ಪರ್ಪಸ್ --

ಟ್ರೇನಿಂಗ ಪರ್ಪಸ್ ಎಜುಕೇಶನ್ಸ್ ನ ಕೊಡ್ತಾ ಹೋಗ್ತಾರೆ ಒನ್ ಆ ದಿ ಮೋಸ್ಟ ಇಂಪಾರ್ಟೆಂಟ್ ಅಂಡ್ ಒನ್ ಆ ದಿ ಮೋಸ್ಟ ಪಾಪ್ಯುಲರ್ ಇನ್ಸ್ಟಿಟ್ಯೂಟ್ ಅಂದ್ರೆ ವಿದ್ಯಾವರ್ಧಕ. ವಿ--

ತುಂಬಾ ಮೋಸ್ಟಾಫ್ ಕಪ್ಪಲ್ಸ್ ಆಗಿರ್ಲಿ ಪ್ರತಿಯೊಬ್ಬರು ಫ್ರೆಂಡ್ಸ್ ಎಂಜಾಯ್ ಮಾಡಕ್ಕೆ ಇಷ್ಟ ಪಡ್ತಾರೆ ಸನ್ಸೆಟ್ ನ ಆ ವೆದರ್ ಆ ನೇಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸನ್ಸೆಟ್ ಅಲ್ಲಿ.

ಶುಗರ್ ಕೇನ್ ಈಸ್ ಎನರ್ಜಟಿಕ್ ಡಿ ಡ್ರಿಂಕ್ ಅಂತಾನೇ ಹೇಳ್ಬಹುದು. ಎನರ್ಜಿ ಡ್ರಿಂಕ್ ಅಂದ್ರ ತುಂಬಾ ಸುಸ್ತಾದಾಗ ಶುಗರ್ ಕೇನ್ ಕುಡೀರಿ--

ಲೈಟ್ ಹೌಸ್ ಬಂದ್ವಿ ಕೋಸ್ಟಲ್ ಏರಿಯಾ ಆಯಿತು ಈಗ ಲೈಟ್ ಹೌಸ್ ಗೆ ಬರ್ತಾ ಇದ್ದೀವಿ ಲೈಟ್ ಹೌಸ್ ಅಂತಂದ್ರೆ ಒಂದು ಡೈರೆಕ್ಷನ್ ಆಗಿರುತ್ತೆ. ಹೇಗೆ ನಾವು ರೋಡಲ್ಲಿ ನಿಂತ್ಕೊಂಡು ಸಿಗ್ನಲ್ ಗಳು ಸಿಗುತ್ತೋ ಹಾಗೆ ಹಾ ಸಮುದ್ರದಲ್ಲಿ ಓಷನ್ ನಲ್ಲಿ ಕೂಡ ಒಂದು ಸಿಗ್ನಲ್ ಗಳಿರುತ್ತೆ.